ನೋಡ್ರಿ ಬಹುತೇಕ ಈಕೆ ಅಕ್ಕಾ ಬಕ್ಕಿ ಹೊಸ ಗಾಡಿ ತಗೊಂಡಗೆ ಕಾಂತಾಳ ನೋಡ್ರಿ ಅವ್ನ್ಒಬ್ಬ ಚಾವಿ ಕೊಡಕತ್ತಾನ. ಕೆಂಪು ಕಲರ್ ಐತಿ ಈ ಹೆಣ್ ಮಗಳು ಕೆಂಪು ಸೀರೆ ಉಟ್ಟಾಳ.

ಇದು ಒಂದ ಕ್ಎಸ್ಆರ್ಟಿಸಿ ಬಸ್ ಆಗೈತಿ. ಇಲ್ಲ ಒಬ್ಬ ತಾತಾ ಬ್ಯಾಗ್ ಹಾಕೊಂಡ್ ಚೀಲಾ ಹಿಡ್ಕೊಂಡ್ ಬಸ್ ಹತ್ಲಿಕತಾನ. ಆಮೇಲೆ ಒಬ್ಬ ಹುಡುಗ ಕೈಯಾಗ ಕ್ಯಾರಿ ಬ್ಯಾಗ್ ಹಿಡ್ಕೊಂಡು ಬಾರ್ಲಾಕತ್ತನ. ಇದರ ಮುಂದೆ ಒಂದ ಬಸ್ ಐತಿ. ಇದರ ಹಿಂಗಡೆ ಒಂದು ದೊಡ್ಡ ಗಿಡ ಐತಿ.

ಇದು ಒಂದು ಚರ್ಚ್ ಆಗಿದೆ ಈ ಚರ್ಚ್ನಲ್ಲಿ ಏಳು ಜನರು ನಿಂತು ಫೋಟೋವನ್ನು ತೆಕ್ಕೊಂಡಿದ್ದಾರೆ ಹಾಗೂ ಕಡೆಯವನು ಒಂದು ಮಗುವನ್ನು ಎತ್ತುಕೊಂಡಿದ್ದಾರೆ ಹಿಂದಗಡೆ--

ದೇವರದ ಒಂದು ಜಾತ್ರೆ ಐತಿ ಎಷ್ಟು ಚೆಂದ ಮಾಡ್ಲಾಕತರ ಎಲ್ಲರೂ ಕೂಡಿ. ಗಂಡ್ ಮಕ್ಕಳಾ ಹೆಣ್ಣ ಮಕ್ಕಳಾ ಊರ್ ಮಂದಿ ಕೂಡಿ ಮಸ್ತ್ ಮಾಡ್ಲಕೈತಿ ನೋಡ್ರಿ. ಬಾರಿ ಹೆಚ್ಚಾರಿ ಊರಿ ಹೆಚ್ಚಾರಿ ಮುಂದೆ ಒಂದು ಫೋಟೋ ಐತೆ ಏನೋ ಮಾಡ್ಯಾರ ಒಟ್ಟ್ನಲ್ಲಿ ಒಂದು ಹಳ್ಳಿಯಾಗಿ ನಡಿದೈತಿ. ಬಹಳ ಚೆಂದ ನಡಿದೈತಿ.

ಇದ ಹೊಸ ಮನಿ ಕಟ್ತಲ್ಕತ್ತರ. ಹೊಸ ಮನಿ ಕಟ್ಟಕ ಇಟ್ಟಂಗಿ ಹುಸಕ ಸಿಮೆಂಟ ಹ್ಯಾಂಗ ತಂದು ಹೂದರ್ ನೋಡ್ರಿ ಆಮೇಲೆ ನೆಕ್ಸ್ಟ್ ಮನಿ ಹ್ಯಾಂಗ್ ಕಟ್ತಲ್ಕತ್ತರ ನೋಡಿ ಇಬ್ರ್ ಮನಷ್ಯರ ಮಾಗ್ಲೆಂಗ್ ಕೊಡ ಹಿಂಡಿಕೊಂಡನ.